ಇಲ್ಲಿ ಡ್ಯಾಮ್ ಹತ್ರ ಕೆಲವೊಂದು ಕಂಬಗಳಿಟ್ಟಿದಾರೆ ಅಲ್ಲಿಂದ ಎರಡನೆ ಕಂಬದಲ್ಲಿ ಒಬ್ಬ ನಿಂತ್ಕೊಂಡು ಫೋಟೋಗೆ ಫೋಸ್ ಕೊಟ್ಟಿರೋತರ ಕಾಣ್ಸ್ತಯಿದೆ.

ಏನೋ ಟಿವಿ ನೋಡ್ತಿದ್ದಾರೆ ಈ ಕಡೆ ಒಬ್ಬ ಹುಡುಗ ನಿಂತ್ಕೊಂಡು ಆ ಕಟಿಂಗ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಈ ಮೂರು ಚೇರ್ಗಳಿಗೆ ಕಟಿಂಗ್ ಮಾಡೋದಿಕ್ಕೆ.

ಇದು ಯಾವದೋ ದೇವಸ್ಥಾನ ಹತ್ರ ಹರಿಯೋ ನದಿ ತರ ಕಾಣಿಸ್ತಾಯಿದೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ಈ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ.

ಇಲ್ಲಿ ಒಂದು ನದಿ ಒಳಗಡೆ ತುಂಬಾ ಜನ ಲೇಡೀಸ್ ನಿಂತಿದ್ದಾರೆ ಈ ಕಡೆ ಒಬ್ಬರು ಇಂದೇ ಲೇಡೀಸ್ ಗುಮ್ಕಟ್ಕೊಂಡಿದ್ದಾರೆ --

ಮರ ಗಿಡಗಳು ಬೆಳ್ದಿದೆ ಅದ್ರ್ ಹಿಂದೆ ಒಂದ್ ಮನೆ ಇದೆ ಆಹ್ ಒಂದು ಲೈಟ್ ಕಂಬ ಇದೆ ಅದ್ರ್ ಮೇಲೆ ಇದೆ.

ಅದು ತೂಗುಸೇತುವೆ ತರ ಕಾಣಿಸ್ತಾ ಇದೆ ಅಲ್ಲಿ ಒಬ್ರು ಕೂತುಕೊಂಡು ಬಟ್ಟೇನೂ ಏನೋ ತುಂಬತಾ ಇರೋ ತರ ಕಾಣಿಸ್ತಾ ಇದೆ.

ನೋಡೋದಕ್ಕೆಒಂದು ಆಟೋ ಸ್ಟ್ಯಾಂಡ್ ತರ ಯಾಕಂದ್ರೆ ಇಲ್ಲಿ ತುಂಬಾ ಆಟೋಗಳು ನಿಂತಿದ್ರು ಹಿಂದೆ ಮರಗಳಿದೆ. ತುಂಬಾನೆ ಒಂದು ದೂರದಲ್ಲಿಒಂದು ಬಿಲ್ಡಿಂಗ್ ಕಾಣಸ್ತಾಯಿದೆ.

ಇದು ಒಂದು ಮೆಡಿಕಲ್ ಫೋಟೋ ತೆಗ್ದಿರೋ ತರ ಕಾಣುಸ್ತ ಇದೆ ಈ ಮೆಡಿಕಲ್ ಬೋರ್ಡ್ ರೆಡ್ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ ಬರ್ದಿದಾರೆ. ಅದ್ರು--